ಈ ಮಕ್ಕಳು ಹೆಣ್ಮಕ್ಳೆಲ್ಲರೂ ಅವರವರ ಒಂದು ವರ್ಕ್ ಏನ್ ಗೊತ್ತು ಅವರು ಅದನ್ನು ಮಾಡ್ತಾ ಇದ್ದಾರೆ .

ಮೊದ್ಲು ಈ ಒಂದು ಗೇಮ್ ಅನ್ನು ಆಡ್ತಾರೆ ಎಂಟರ್ಟೈನ್ಮೆಂಟ್ ತಗೊಂಡು ಹೋಗ್ತಾರೆ ಮತ್ತೆ ಈ ಒಂದು ಗೇಮ್ಗ ಳು ಇದ್ರೆ ಎಂಟರ್ಟೈನ್ಮೆಂಟ್ --

ಈ ಒಂದು ಜಿಮ್ ವರ್ಕ್ ಅಣ್ಣ ಮಾಡೋದ್ರಿಂದ ನಮ ಬಾಡಿ ಫಿಟ್ ಆಗಿರುತ್ತೆ ಅಂತ ಹೇಳ್ಬಹುದು ಈ ಒಂದು ಬಾಡಿ ಫಿಟ್ ಆಗಿರೋದ್ರಿಂದ--

ಎಲೆಕ್ಟ್ರಿಕಲ್ ಮೋಟಾರ್ಸ್ ಅನ್ನು ನೋಡ್ತಾ ಇರಬಹುದು ಎಲೆಕ್ಟ್ರಿಕಲ್ ಮೋಟಾರ್ಸಗೆ ಯಾವುದೇ ರೀತಿ ಪೆಟ್ರೋಲ್ ಆಗಿರಬಹುದು ಡೀಸೆಲ್ ಆಗಿರಬಹುದು ಯಾವುದೇ ರೀತಿ ಇದೊಂದು ಚಾರ್ಜನ್ನು ಮಾಡಿ ಓಡಿಸುವಂತಹ ಗಾಡಿಗಳು ಇವಾಗಿನ --

ಈ ಕಡೆಯಿಂದ ಹೋಗವರು ಈ ಕಡೆ ಹೋಗ್ತಾರೆ ಆ ಕಡೆಯಿಂದ ಹೋಗುವರು ಆ ಕಡೆ ಹೋಗ್ತಾರೆ ಇಲ್ಲಿ ಎರಡು ಡಬಲ್ ರೋಡ್--

ದೇವಸ್ಥಾನದಲ್ಲಿ ಒಂದು ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಅಲಂಕರಿಸಿದ್ದಾರೆ ಪೂಜೆ---

ಒಂದು ನಮ್ಮಿಕೆ ಮೇಲೆ ಇದರ ಪೂಜೆಯನ್ನು ಮಾಡ್ತಾರೆ ನೋಡ್ತಇರಬಹುದು .

ಗಣಪತಿಯನ್ನು ನೋಡ್ತಾ ಇರಬಹುದು ಈ ಒಂದು ಗಣಪತಿ ವಿಗ್ರಹದಲ್ಲಿ ಎಲ್ಲರೂ ಪೇಟಗಳನ್ನು ಹಾಕೊಂಡು ಗಣೇಶ ಇಟ್ಟಿರುವ ಜಾಗದಲ್ಲಿ ಪಿಚ್ಚರ್ ಅನ್ನು ತಗೊಂತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಗಣಪತಿ ಹಬ್ಬದಲ್ಲಿ ಈ ತರ ಗಣಪತಿಯನ್ನು ಕೂರ್ಸಿ ಗಂಡ್ ಮಕ್ಕಳೆಲ್ಲ ಆಚರಿಸುವುದು ನೋಡ್ತಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ.

ಉದ್ಯಾನವನ ಕಲ್ಬುರ್ಗಿ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಮಕ್ಕಳು ಉದ್ಯಾನವನ ಕಲ್ಬುರ್ಗಿ ಒಂದು ಚಿಕ್ಕದ್ದು ಒಂದು ಪ್ರಾಣಿಗಳ ಇರುವಂತಹ ಸ್ಥಳ .

ಕಂಬಗಳು ಸಾಲಾಗಿ ನೋಡುತ್ತಿರಬಹುದು ಯಾವತರ ಕಾಣ್ತಾಯಿದೆ ಅಂತ ನೆಲ ಎಲ್ಲಾ ಒಂದೇ ಸಮ ಇಲ್ಲ ಮತ್ತೆ ಸಾಲಾಗಿ ಕಂಬಗಳು ಇದ್ದಾವೆ ಈ ಒಂದು ದೇವಸ್ಥಾನ ಅಂತಾನೇ ಹೇಳ ಬಹುದು ಇದನ್ನ ಈ ದೇವಸ್ಥಾನದಲ್ಲಿ ಎಲ್ಲಾತರ ಫೆಸಿಲಿಟಿಸ್ ಅನ್ನು ಮಾಡಿದ್ದಾರೆ.

ನೋಡುತ್ತಿರಬಹುದು ಒಂದು ಜಿಂಕೆ ಮುಗ್ದ ಪ್ರಾಣಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕೋಣೆ ಒಳಗೆ ಜಿಂಕೆ ಒಂದು ವಾಸ ಮಾಡುತ್ತಿದ್ದೆ ಯಾವತರ ಕಾಣಿಸ್ತಿದೆಯಂತ ಹೇಳಿ .